ಆದರೂ ಪಕ್ಕದಲ್ಲಿ ಕೆರ್ರಿಡಾರ್ಅ ದರ ಪಕ್ಕದಲ್ಲಿ ಮರಗಳು ಮರಗಳಿಗೆ ನೆರಳು ಬರುವಂತೆ ಟಾರ್ಪಲ್ ಅನ್ನು ಕಟ್ಟಿದ್ದಾರೆ ನೆರಳು ಬರುವಂತೆ ಅದರ ಕೆಳಗಡೆ ಎರಡು ನೀರನ್ನು ಹಾಕಿಕೊಂಡಿದ್ದಾರೆ ಒಂದು ಟೇಬಲ್ ಅನ್ನು ಇಟ್ಟಿದ್ದಾರೆ ಅಲ್ಲಿ ಕುರ್ಚಿಯನ್ನು ಇಟ್ಟಿದ್ದಾರೆ. ಮತ್ತು ಎಳನೀರನ್ನು ಕತ್ತರಿಸಲು ಚಾಕು ಮಚ್ಚು--

ಇದು ಒಂದು ಬೆಟ್ಟದ ಒಂದು ರೀತಿ ಒಂದು ದೃಶ್ಯವಾಗಿದೆ ಸುತ್ತಲೂ ಚಿಕ್ಕ ಚಿಕ್ಕ ಬೆಟ್ಟಗಳು ಗುಡ್ಡಗಳು ಕೂಡ ಇದ್ದು ಮತ್ತೆ ಇದು ವಾತಾವರಣ ತುಂಬಾ ಚೆನ್ನಾಗಿದೆ ಇದು ಬಿಸಿಲು ಬೆಳಗಿನಿಂದಲೂ ಸೂರ್ಯ ಉದಯಿಸುತ್ತಿರುವ ಚಿತ್ರವಾಗಿದ್ದು ತುಂಬಾ ಚೆನ್ನಾಗಿ ಕಾಣುತ್ತಿದೆ.

ಇದು ಒಂದು ಮೈಸೂರಿನ ಚಿತ್ರಣವಾಗಿದೆ ಇದು ಲಾಲ್ ಪಾರ್ಟ್ ಚಿತ್ರಣವಾಗಿದೆ ಇಲ್ಲಿ ಲಾಲ್ ಪಾರ್ಟ್ ಮುಂದೆ ತುಂಬಾ ದೊಡ್ಡದಾದ ರೋಡ್ ಇದೆ ರೋಡಿನ ಅಕ್ಕಪಕ್ಕ ಗಿಡ ಮರಗಳೆಲ್ಲ ಇದೆ.

ಇದು ಮೈಸೂರಿನಲ್ಲಿ .]

ಇದು ಮೈಸೂರಿನ ಒಂದು ಚಿತ್ರಣವಾಗಿದೆ. ಇದು ಒಂದು ಬೆಟ್ಟದ ರೀತಿಯಲ್ಲಿ ಇರುವ ಚಿತ್ರಣವಾಗಿದೆ ಮತ್ತೆ ಇದರ ಮೇಲೆ ನಿಂತುಕೊಂಡು ನೋಡಿದರೆ ಎಲ್ಲಾ ಅಹ್ ಅಹ್ ಗಿಡ ಮರಗಳನ್ನು ಮತ್ತು ಮೈಸೂರಿನ ಚಿತ್ರಣವೆ ಪೂರ್ತಿಯಾಗಿ ಕಾಣುವಂತಹ ಚಿತ್ರವಾಗಿದೆ .

ಈ ದೇವರನ್ನ ದೇವರನ್ನದೇವರನ್ನು ಆರಾಧಿಸುತ್ತಿರುವವೊಂದು ಆ ಚಿತ್ರಣವಿಗ್ಗಿದೆ ಇದು ತುಂಬ ಚೆನ್ನಾಗಿದೆ --.